ಹಾ ಅರ್ಚನ ಹೇಳು.

ಎಂತ ಮರ್ರೆ ಸುದ್ದಿ ಇಲ್ಲ ನಿಮ್ದು. ನಮ್ದು ಎಂತ ಇಲ್ಲ ನಿಮ್ಮದು ಹೇಳ್ಬೇಕು ನೀವು ಅಪರೂಪಕ್ಕೆ ಒಂದು ನಮ್ಗೆ ನೆನಪು ಮಾಡಿದ್ದೀರಾ. ಹೌದು ಮತ್ತೆ ನಿಮ್ಗೆ ನೆನಪಿಲ್ಲ ಹೇಳಿ ನಮ್ಗೆ ನೆನ್ಪ್ ಆಗ್ದೇ ಇರ್ತದಾ? ನಾವ್ ಸ್ವಲ್ಪ ಹಾಗೆ ಸ್ವಲ್ಪ ಹಾಗೆ. ಹಾಗೆ ? ನಾನಾ ನಾನ್ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಕೆಲ್ಸ ಮಾಡ್ತಾ ಇದ್ನ.

ಹಾಗೆ ನಿಂದು call ಬಂತು ಹಾಗೆ ಬಂದದ್ದು.

ಹಾ ನಮ್ದು ಆಯ್ತು ಏನ್ ಮಾಡಿದ್ರಿ ತಿಂಡಿ?

ಹ್ಮ್ .

ನಮ್ದು ಇವತ್ ಮನೇಲಿ ಪೂಜೆ ಉಂಟು.

ವಸಂತ ಪೂಜೆನಾ? ಹೌದೌದು.

ಹೌದೌದು ಎಲ್ರು ಒಟ್ಟಾಗಿ ಮಾಡ್ತಿದ್ದಾರೆ.

ಹ್ಮ್ ಅದ್ಕೆ ನಿಂಗೆ invite ಮಾಡುವ ಹೇಳಿ call ಮಾಡಿದ್ದು. ಹೌದಾ ಬರುವ ಬರುವ ಎಷ್ಟ್ ಬರ್ಬೇಕು? ನಮ್ದು ಸಂಜೆ ಶುರು ಆಗ್ತದೆ ಈಗ ಸ್ವಲ್ಪ ಹೊತ್ತಲ್ಲಿ ಬನ್ನಿ ಆಯ್ತಾ? ಸರಿ ಸರಿ ?

ಜಾಸ್ತಿ ದೂರ ಏನ್ ಇಲ್ಲ ಅಲ್ಲ ಇಲ್ಲೇ ಅಲ್ಲಾ. ಅದೇ ಬರುವ . ಮನೆಯವ್ರಿಗೆಲ್ಲಾ ಕರ್ಕೊಂಡ್ ಬರ್ಬೇಕು . ಸಂಬಂಧಿ ಎಲ್ಲ ಸಮೇತ ಬರ್ತೀವಿ ಆಯ್ತಾ?

ಹ್ಮ್ ಹ್ಮ್ ಭಟ್ರು ಪೂಜೆ ಮಾಡೋದ? ಹೌದು ಭಟ್ರಿಗೆ ಹೇಳಿದ್ದು ಉಂಟು. ಹ್ಮ್ ಹ್ಮ್ ಯಾರು ಭಟ್ರು? ನಮ್ದು ಇಲ್ಲೇ ಮನೆ ಹತ್ರದವರು. ಮನೆ ಹತ್ರದವ್ರು ಯಾರ್ ಇದಾರೆ ಭಟ್ರು? ಓ ಅಲ್ಲಿ ಇದ್ದಾರಲ್ಲ ಹರಿಶ್ಚಂದ್ರ ಭಟ್ರು. ಹರಿಶ್ಚಂದ್ರ ಭಟ್ ಆ ಹಾ ಗೊತ್ತಾಯ್ತು. ಆ ಅವ್ರ್ಗೆ ಹೇಳಿದ್ ಉಂಟು.

ಎಂತ family ಎಲ ಸೇರಿ ಮಾಡುದ? ಹೌದು ನಮ್ದು ಒಂದು ಮಾಡ್ಲಿಕ್ಕೆ ಹೇಳಿದ್ದಾರೆ ಹಾಗೆ . ಎಂತ ಮಾಡ್ಲಿಕ್ಕೆ ಹೇಳಿದಾರೆ ಪೂಜೆ? ಆ ಹೌದು ನಮ್ದು ಅಂದ್ರೆ ಆ ಮೊನ್ನೆಒಮ್ಮೆ ದರ್ಶನ ಆಗಿತ್ತ ಆವತ್ತು ಅವ್ರ್ ಮಾಡ್ಲಿಕ್ಕೆ.

ಅದ್ಕೆ ಎಲ್ಲ family ಒಟ್ಟಾಗಿ ಮಾಡ್ತಿದಾರೆ.

ಅದೇ ಸ್ವಲ್ಪ ಒಳ್ಳೇದಾಗ್ಬೇಕಲ್ಲಾ ನಮ್ಗೆಸಾ . ಹೌದು ನಾನ್ ಬರ್ತೇನೆ ಜೊತೆಗೆ ಬರ್ತೇನೆ ಆಯ್ತಾ? ಆಯ್ತ್ ಆಯ್ತ್ ಎಲ್ಲರನ್ನ ಕರ್ಕೊಂಡ್ ಬಾ.

ಹಾ. ಎಷ್ಟೋತ್ತಿಗೆ ಬರ್ತಿ? ನಾನು ಒಂದು ಐದು ಗಂಟೆ ಹಾಗೇ ಬರ್ತೇನೆ ಆಗ್ಬಹುದಲ್ಲಾ?

ಪೂಜೆ ಎಷ್ಟ್ ಗಂಟೆಗೆ start ಆಗ್ತದೆ ನಿಮ್ಮದು? ನಮ್ದು ಒಂದು ಐದೂವರೆ ಆರು ಗಂಟೆ ಹಾಗೆ ಶುರು ಆಗ್ತದೆ. ಹಾಗದ್ರೆ ಪರವಾಗಿಲ್ಲ ನಾನು ಒಂದ್ ಐದು ಗಂಟೆಗೆ ಬರ್ತೇನೆ ಸ್ನಾನ ಮಾಡಿ . ಹ್ಮ್ ಸರಿ ಸರಿ ಬರ್ಬೇಕು.

ಮನೆಲಿ ಎಲ್ಲಾ? ಮನೆಯವರೆಲ್ಲ ಸೌಖ್ಯ ನಿಮ್ಮ ಮನೆಯವ್ರು? ಹ್ಮ್ ನಮ್ದುಸಾ ಎಲ್ಲರ್ ಆರಾಮ್.

ಅದೆ ಇವತ್ತು ನಾನ್ ಬಂದು ನೋಡ್ತೇನೆ ಗೊತ್ತಾಗ್ತಾದಲ್ಲ ಹೇಗಿದ್ದಾರೆ ಅಂತೇಳಿ. ಹಾ ಬನ್ನಿ ಬನ್ನಿ ಬನ್ನಿ. ಸರಿ ಸರಿ ಮತ್ತೆ ನಿಮ್ಮದು gang ಎಲ ಕರ್ದಿದ್ರ ನಿಮ್ಮ gang ಇಗೆಲ್ಲ ಕರ್ದಿದ್ರ ಪೂಜೆಗೆ? ಆ ಹೌದು ಎಲ್ರಿಗೆ ಹೇಳಿದ್ದುಂಟು ಇನ್ನು ಎಷ್ಟು ಜನ ಬರ್ತಾರೆ ನೋಡ್ಬೇಕು. ಹ್ಮ್ ಹ್ಮ್ ಬರ್ತೇನೆ ಪೂಜೆ ಇದ್ದಲ್ಲಿ ನಾನಿದ್ದೇನೆ. ಹ್ಮ್ ಬನ್ನಿ ಬನ್ನಿ. ಹಾಗದ್ರೆ ಗಮ್ಮತ್ ಉಂಟು ಏನೋ ಅಲ್ಲ ಪೂಜೆ ಎಲ್ಲ?

ಅಪರೂಪಕ್ಕೆ ಎಲ್ಲ ಮಾಡೋದಲ್ಲ ಇದು .

ಹಾ. ಚನ್ನಾಗಾದ್ರೆ ಸಾಕು. ಎಂತ? ಚನ್ನಾಗೆ ಆದ್ರೆ ಸಾಕು. ಚನ್ನಾಗಾಗ್ತದಾ ಯಾಕೆ ಹೇದ್ರತೀರಾ ಚನ್ನಾಗಾಗ್ತದೆ.

ಮತ್ತೆ ಹೇಳ್ಬೇಕು ನಿಮ್ಮದೇ ನಮ್ಮನ್ನು ಕರ್ದಿದ್ದೀರಾ ಬಾರಿ ಖುಷಿ ಆಯ್ತು. ಹೌದಾ? ಅಲ್ಲ ಮರ್ರೆ. ಅದೇ ಒಂದು ಅದ್ಕೊಸ್ಕರ ಆದ್ರೂ ನಮ್ಗೆ ನೆನಪು ಮಾಡ್ಕೊಂಡ್ ಸ್ವಲ್ಪ ಕರೆದ್ರಲ್ಲ ತುಂಬಾ ಖುಷಿ . ನಿಮಗಂತು ನೆನ್ಪ್ ಆಗೋದಿಲ್ಲ. ನಮ್ಮ ಮನೇಲಿ ಏನಾದ್ರು ಹಬ್ಬ ಎಲ್ಲ ಬರುವಾಗ ಕರೀತೇವೆ ಮರ್ರೆ ನಿಮ್ಗೆ.

ನೀವ್ ಕರಿದ್ರಲ್ಲ ಹಾಗೆ ನಾವ್ ಕರೀತೇವೆ.

ಆಯ್ತಾ ಪೂಜೆಗೆ.

ಸರಿ ಹಾಗಿದ್ರೆ.

Okay ಇಡುದಾ?

ಹಾ ಗೊತ್ತಾಯ್ತು ಸೌಮ್ಯ ಅಲ್ವ ಹೇಗಿದ್ಯಾ?

ಮತ್ತೆ ಮನೆಯಲ್ಲಿ ಎಲ್ಲರೂ ಹೇಗಿದ್ದೀರಾ?

ಹೌದಾ ಮತ್ತೇನು ಅಪರೂಪಕ್ಕೆ phone ಮಾಡಿದ್ದು ನೀನು? ಹಾ ಅಪ್ರೂಪ ಎಂತ ಅಂದ್ರೆ ಹೊಸವರ್ಷ ಬರ್ತಾ ಉಂಟಲ್ಲ ಏನಾದ್ರು ಗಮ್ಮತ್ ಮಾಡುವನಾ ಅಂತ. ಹಾ ಹೊಸವರ್ಷ ಬಂತಲ್ವಾ ಹೋದವರ್ಷ ಮಾಡ್ಲಿಲಲ್ಲ ನಾವು ಈ ವರ್ಷ ಮಾಡುವ. ಹೌದದೆ, ಹೋದವರ್ಷ ಕೊರೊನದ್ದೆ ಆಯ್ತು. ಅದೆ ಹೇಗೆ ಹೊರಗೆ ಮಾಡುದಾ ಮನೆಯಲ್ಯೆನಾ? ಹೊರಗೆ ಮಾಡಿದ್ರೆ ಸ್ವಲ್ಪ ಖರ್ಚ್ ಜಾಸ್ತಿ ಆಗ್ತದೆ ಮನೆಯಲ್ಲೆ ಮಾಡುವನ? ಅಲ್ವಾ ಈವಾಗ ಖರ್ಚೆಲ್ಲ ಜಾಸ್ತಿ ಆಗಿದೆ ಅಲ್ವಾ.

ಹೌದು ಬೇರೆಸ ಖರ್ಚುಂಟಲ್ಲ ಇನ್ನು ಊಟದ್ದು ಅದು ಇದು ಇದೊಂದು ಸ್ವಲ್ಪ ಉಳಿಸುವ ಅಂತ. ನಿಮ್ಮ ಮನೆಯಲ್ಲಿ ಮಾಡುದಾ ಈಸಲ?

ಸರಿ ಓಡಿಸ್ಲಿಕ್ಕಿಲ್ಲಲಾ ಮನೆಯವ್ರು.

ಬಂದವರನ್ನೆಲ್ಲ ಸರಿ ಮತ್ತೆ ಏನೆಲ್ಲ ತರಿಸುದಂತ ಎಂತ ಮಾಡುದ ಮನೆಯಲ್ಲೇ ತರಿಸುದಾ? ಮಾಡುದಾದ್ರೆ ನೀವೆಲ್ಲ ಬೇಗ ಬರ್ಬೇಕು ನನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಎಂತ ಮಾಡ್ತೀರಿ? ಅದೆಲ್ಲ ಆಗುದಿಲ್ಲ ನಮ್ಗೆ ಮಾಡುವಂತದ್ರಲ್ಲಿ ಹಿಂದೆ ನಾವು ತಿನ್ನುದಕ್ಕೆ ಮಾತ್ರ. ಹಾಗಾದ್ರೆ ತರ್ಸುವಾ ರಗಳೆ ಇಲ್ಲ.

ಸರಿ catering ಅವರಿಗೆ order ಕೊಡುವ ನಾವು. ಹೌದೌದು ಆವಾಗ busy ಇರ್ತಾರೆ ಎಲ್ಲರು ಬೇಗ ಕೊಡಬೇಕಾಗ್ತದೆ. ಹೌದೌದು ಮತ್ತೆ ಹ್ಮ್.

ಮತ್ತೆ ಬೇರೆ idea ಏನಾದ್ರು games ಮಕ್ಕಳಿಗಾಗಿ. ಹೌದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗು ಬೇರೆ ಬೇರೆ ಒಂದ್ ಸ್ವಲ್ಪ games ಎಲ್ಲ ಹುಡ್ಕಿ ಇಡ್ಬೇಕಾಗ್ತದೆ. ಸರಿ ಇವಾಗ ಎಂತ ಮಕ್ಕಳನ್ನು ಕರ್ಕೊಂಡ್ಬರುದಾ?

ಹಾಗಾದ್ರೆ ಒಂದು ಚಪ್ಪರ ಕೂಡ ಹಾಕ್ಬೇಕಾಗ್ತದೆ ಮನೆಯಲ್ಲಿ.

ಹ್ಮ್ ಹೊರಗೆ ಮಾಡಿದ್ರೇನೆ ಸ್ವಲ್ಪ ಗಮ್ಮತ್ ಜಾಸ್ತಿ.

ಅದೌದು. ಹೌದು ಮೊನ್ನೆ ಎರಡು ವರ್ಷ ಮಾಡ್ಲಿಲ್ಲ ಅಲ್ವ ನಾವು? ಹೌದು ಹೌದು ಎರಡು ಹಾ ಎರಡ್ ಮೂರ್ ವರ್ಷ ಮಾಡ್ಲಿಲ್ಲ. ಹೌದಾ ಬೇರೆಯವರಿಗೆಲ್ಲ ಹೇಳು phone ಮಾಡಿ ಅವರತ್ರ.

ಹೌದೌದು ನಾನದೆ ನಿನ್ನತ್ರ ಶುರುಗೆ ಕೇಳುವ ನಾವಿಬ್ಬರು ಒಂದು decide ಮಾಡಿ ಮತ್ತೆ ಎಲ್ಲರಿಗೆ ಹೇಳುವ ಅಂತ ಎಣಿಸ್ತಾ ಇದ್ದೆ. ಹಾ ಅದೆ ಅವರಿಗೆಲ್ಲ phone ಮಾಡಿ ಕೇಳು ಏನ್ ಮಾಡುದು ಎಂತೆಲ್ಲ ತರಿಸುದು ಇಲ್ಲಾದ್ರೆ ಅವರತ್ರ ಹೇಳು ಒಂದು ದಿವಸ ನೀವೆಲ್ಲ ಬನ್ನಿ ಒಟ್ಟಾಗಿ ನಾವು ಮಾತಾಡುವ.

ಹಾ ಕ್ರಿಸ್ಮಸ್ ರಜೆ ಉಂಟಲ್ಲ ಅಷ್ಟೊತ್ತಿಗೆಲ್ಲ ಸಿಕ್ಬೋದು ಎಲ್ಲಿಯಾದ್ರು. ಹೌದು ಒಂದ್ಸಲ ಹಾ ಸಿಕ್ಕಿದ್ರೆ ಒಳ್ಳೆದಲ್ವಾ.

ಆತರ ಎಲ್ಲ ಚರ್ಚೆ ಮಾಡುವ. ಹೌದು ಹೊಸವರ್ಷ ತುಂಬ time ಸಿಗ್ತದೆ ನಮ್ಗೆ ರಾತ್ರಿಯಿಂದ ಬೆಳಿಗೆವರೆಗೆಗೆ time pass ಆಗ್ಬೇಕಲ. ಮತ್ತೆ ಮಲಗ್ಲಿಕ್ಕುಂಟ ಮತ್ತೆ ಮಲಗ್ಲಿಕ್ಕಿಲ್ಲ ಕುತ್ಕೋಬೇಕು ನಾವು. ನಾವೆಂತ games ಎಲ್ಲ ಹುಡ್ಕಿಲ್ಲಾಂದ್ರೆ ಎಲ್ರು ಹೋಗಿ ಮೂಲೆ ಹಿಡೀತಾರೆ ಮಲಗ್ತಾರೆ.

ಹೌದ್ ಅದೇ ಅದೆ ನಾವೆ interesting ಮಾಡಬೇಕು ಸ್ವಲ್ಪ. ಅದೆ bore ಆಗದಾಗೆ ನಾವ್ ನೋಡ್ಕೋಬೇಕು.

ಎಲ್ಲರು ನಮ್ಮವರೆ ಅಲ್ಲ ಯಾರಿಗು ಕೂಡ bore ಆಗ್ಲಿಕ್ಕಿಲ್ಲ ಮಾತಾಡಿದ್ರೆ.

ಅದೆ ಬೇರೆಯವ್ರು ಬಂದ್ರೆ ಮಾತ್ರ ಹೊರಗಿನವ್ರು ಎಲ್ಲ ನಾವೆ friends ಅಲ್ವ. ಹೌದ್ ಹೌದು ಹೌದ್ ಹಾಗೆ.

ಏನ್ ಮಾಡುವ ಹೇಗೆ ಮಾಡುವ ಮನೆಯಲ್ಲಿಯಾ ಎಂತ ಕೇಳು ಅವರತ್ರ ಮನೆಗೆ ಮನೆಯಲ್ಲಿ ಮಾಡುವ ಅಥವಾ ಹೊರಗೆ ಹೋಗುವ ಎಲ್ಲಿಗಾದ್ರು ಕೂಡ ಕೇಳು.

ಕ್ರಿಸ್ಮಸ್ ದಿವ್ಸನೆ ಸಿಗ್ಲಿಕ್ಕೆ ಹೇಳುದಾ ಎಲ್ಲರಿಗೆ? ಹೌದು ಅದೇ time ಅಲ್ಲಿ ಬರ್ಲಿಕ್ಕೆ ಹೇಳು.

ಮತ್ತೆ, ಹೌದು ನಾನು ನಾನ್ free ಇದ್ದೇನೆ ನನ್ನ ಮಗಳಿಗೆ ರಜೆ ಇದ್ಯಲ್ಲ.